ಆಹ್ಹ್ ಮಾತೆಂಥ ವ್ಯಾಯಾಮ ವ್ಯಾಯಾಮ ಜಿಮ್ ದೇಹಕ್ಕೆ ತುಂಬ ಆರೋಗ್ಯಕರ ಹಮ್ಮ್ ಸ್ಟ್ರಾಂಗ್ ಬಾಡಿ ಸ್ಟ್ರಾಂಗ್ ಆಗಲು ಫಿಟ್ನೆಸ್ ಕಾಪಾಡಲು ಜಿಮ್ ಬೇಕೇಬೇಕು ಹಾಮ್ಮ್ ಸಾ --.

ಏನದು ತುಂಬ ಒಂದು ದೊಡ್ಡ್ ಕನಸು ಕ ನಸು ಅದನ್ನ ನನಸು ಮಾಡಬೇ --

ಗುಡುಸಲು ಇದು ಸಣ್ಣ ಮನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಪಾಪಾ ಅವ್ರಿಗೆ ತುಂಬ ಜಾಗ ತೊಕ್ಕೊಂಡ್ ದೊಡ್ಡ್ ಮನೆ ಕಟ್ಟುವಷ್ಟು --

ಫಂಕ್ಷನ್ ಅಂದ್ರೇನೆ ಒಂದ್ ಸಂಭ್ರಮ ಅದ್ರಲ್ಲೂ ಹೆಣ್ಮಕ್ಳು ಅಂತೂ ಅವರು ಒಂದು ತಿಂಗಳು ಹಿಂದೇನೆ ರೆಡಿ ಆಗಿ ಇರ್ತರೆ ಸೊ ಫಂಕ್ಷನ್ ಗೋಸ್ಕರ ಇತರೆ ಬಟ್ಟೆ ಹಾಕ್ಬೇಕು ಅತರ ಬಟ್ಟೆ ಹಾಕೋಬೇಕು ಹಿಂಗ್ ಇರಬೇಕು ಹ್ಯಾಂಗ್ ಇರಬೇಕು ಅಂತ ಏನೇನೋ ಪ್ಲಾನಿಂಗ್ ಎಲ್ಲ ಇರ್ತವೆ.

ಇಂತ ಫಂಕ್ಷನ್ ಅದ್ರಲ್ಲೇ ಸಂಬಧಿಕರು ಎಲ್ಲ ಬಂದು ಇರೋದು ಎಲ್ಲ ಒಟ್ಟಿಗೆ ಸೇರೋದು ಒಂಥರಾ ಖುಷಿ ಏನೋ ಒಂದ್ ಫಂಕ್ಷನ್ ಅಂದ್ರೆ ಒಂದು ಸಂಭ್ರಮ .

''ಫಂಗ್ಷನ್'''' ಅಲ್ಲಿ ಫಂಗ್ಷನ್'''' ಅಲ್ಲಿ ಯಾವದೇ ರೀತಿ ವಿಗ್ನಗಳು ಬರದೇ ಇರೋ ಹಾಗೆ ವಿಗ್ನ ನಿವಾರಕ ಗಣಪತಿಯ ಪೂಜೆಯನ್ನು ಮಾಡತಾರೆ ಗಣಪತಿನಾ ಇಡ್ತರೆ.''

ಮತ್ತೆ ಕ್ರಿಶಿಯನ್ ಅಲ್ಲಿ ಅವರು ವಂದೇ ದೇವ್ರನ್ನ ಮುಸ್ಲಿಂ ಅಲ್ಲು ಒಂದೇ ದೇವ್ರನ್ನ ಪೂಜೆ ಮಾಡತಾರೆ ಹಾಗಾಗಿ ನಾವು ರಾಮನ ಕರೆದರೆ ರಹೀಮ ಅಂತಾರೆ ಇನ್ನೊಬ್ರು ಯೇಸು ಅಂತಾರೆ.

ರೈಲ್ವೆ ಟ್ರ್ಯಾಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೋ ಬಜೆಟ್ ..